ಇಲ್ಲಿಒಂದು ಟಿವಿ ಯನ್ನು ಸಹ ನಾವು ನೋಡಬಹುದು . ಇಲ್ಲಿ ದೊಡ್ಡದಾದ ಫ್ಯಾನ್ ಕೂಡ ನೋಡಬಹುದು ಇಲ್ಲಿ ಎರಡ್ ಬಲ್ಬ್ ಸಹ ನಾವು ನೋಡಬಹುದು .

ಇಲ್ಲಿ ಒಂದು ಹೂವಿನ ಮಾರ್ಕೆಟ್ ಅನ್ನು ಸಹ ನಾವು ನೋಡಬಹುದು ಹೂವಿನ ಮಾರ್ಕೆಟ್ ನಲ್ಲಿ ಪುಟ್ಟದಾದ ವಸ್ತು ಕೂಡ ಇದೆ ಈ ಅಂಗಡಿ ಬದಿಯಲ್ಲಿ ಮೂರು ಜನ ವ್ಯಕ್ತಿಗಳು ಕೂಡ ಕುಂತಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದಾನೆ ಆ ವ್ಯಕ್ತಿ ಬ್ಲಾಕ್ ಮತ್ತು ಬ್ಲೂ ಶರ್ಟ್ ಅನ್ನು ಹಾಕಿದ್ದಾನೆ ಎರಡು ಕೈಗಳನ್ನು ಕಲ್ ಬಂಡೆಗೆ ಇಟ್ಕೊಂಡು ನಿಂತಿದ್ದಾನೆ .

ಈ ಚಿತ್ರದಲ್ಲಿ ಇಲ್ಲೊಂದು ಶೆಡ್ ಕೂಡ ಇದೆ ಅದಕ್ಕೆ ಪಾಪ್ಯುಲರ್ ಹೋಂ ಅಂತ ಹೆಸರು